ರಥಕ್ಕೆ ಹೂವಿಲಿಂದ ಅಲಂಕಾರ ಕೂಡ ಮಾಡಿದ್ದಾರೆ.

ಮತ್ತೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅದೇ ರೀತಿ ಹಿಂದುಗಡೆ ಆಟೋಸ್ ಕೂಡ ಇದ್ದಾವೆ.

ಬಟ್ಟೆ ಶಾಪ್ ತೋರ್ಸಲಾಗಿದೆ ಡಿಸೈನರ್ ಅಂತ.

ಹಣ್ಕಾಯ್ ಅಂತ ವಸ್ತುಗಳು ಇಲ್ಲಿ ಕಾಣಿಸಲಾಗಿದೆ.

ಪ್ಲೇವರ್ಸ್ ಇದ್ದಿಂದ ಪಾಕೆಟ್ಸ್ ಕೂಡ ಕಾಣುಸ್ತಾ ಇದೆ ಅದೇ ರೀತಿ ಒಂದು ಗಣಪತಿ--

ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿದ್ದ ವಸ್ತು ಕೂಡ ಕಾಣುಸ್ --

ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಅದೇ ರೀತಿ ಒಬ್ಬ--

ಆ ಶಾಪ್ ತೋರಿಸಲಾಗಿದೆ ಈ ಫ್ರೂಟ್ --

ಯಾ ರೀತಿ ಅಂತ ಅಂದ್ರೆ ಇಲ್ಲಿ ಟರ್ಬೊಜ್--

ಈ ಒಂದ್ ಚಿತ್ರದಲ್ಲಿ ಒಂದು ಫಂಕ್ಷನ್ ಹಾಲ್ ಕಾಣುಸ್ತಾ ಇದೆ.

ಬ ಆ ಕಲರ್ಸ್ನ ನ ಶರ್ಟ್ ಇದ್ದಾವೆ.

ಬ್ಲೂ ಪಿಂಕ್ ರೆಡ್ ಗ್ರೇ --